ಎಷ್ಟೋ ಜನ ಆಹ್ ಕ್ರೌಡ್ ತುಂಬಾ ಕ್ರೌಡ್ ಕ್ರೌಡ್ ಇರುತ್ತೆ.

ಮತ್ತೆ ಅದ್ರಲ್ಲೂ ಆಹ್ಹ್ ಹ್ಮ್ ಅಹ್ ವೆನಿಲಾ ಫ್ಲೇವರ್ಸು ಯ್ಹ್ ರಾತ್ರೆ ರಾತ್ ಎತ್ತಾಕೊಂಡ್--

ಸಕ್ರೆ ಬೈಲ್ ಆನೆ ನೋಡ್ಲಿಕ್ ಅಂತಾನೆ ಸಕ್ರೆ ಬೈಲ್ ಲೀಗ್ ಹೋಗ್ತಾ ಇರ್ತಿವಿ ಇದು ಬಂದ್ಬಿಟ್ಟು ಸಕ್ರೆ ಬದ್ದು ಆನೆಗಳನ್ನ ಪಳಗ್ಸಕ್ಕೆ ಅಂತಾನೆ ಇತರ ಎದ್ರು ಒಳಗ್ ಬಿಟ್ ಬಿಟ್ಟು ಮಾಡಿರ್ತಾರೆ. ಅದು ಕಾಡಾನೆ ಆಗಿರಬೋದು ಯಾವದೇ ಆನೆ ಆಗಿರಬೋದು ಬುದ್ದಿ ಕಲಿಲಿ ಅಂತ ಇದ್ರ್ ಒಳಗೆ ಬಿಟ್ಟು--

ಆಕ್ಚುಲಿ ಶಿಮೊಗ್ಗ ಬಂದು ಮಲ್ನಾಡ್ ಪ್ರದೇಶ ಅಂತಾರೆ --

ಆಕ್ಚುಲಿ ಶಿಮೊಗ್ಗ ಬಂದು ಮಲ್ನಾಡ್ ಪ್ರದೇಶ ಅಂತಾರೆ .

ಹೆಲ್ತಿ ಆಗಿರೋ ಫುಡ್ ಎಲ್ಲಾ ತಗೊಂಡು ಫಿಟ್ನೆಸ್ ಮಾಡ್ಲಿಕ್ಕೆ ಅಂತ ಜಿಮ್ ಗ್ ಹೋಗತೀವಿ .

ಏನೇ ಒಂದ್ ಲೋನ್ ತಗೊಳ್ಬೇಕು ಅಂದ್ರೆ ಬ್ಯಾಂಕ್ ಕಿಗ್ ಹೋಗತೀವಿ ಅಲ್ಲೊಂದ್ ಸ್ವಲ್ಪ ಎನ್ಕ್ವರಿ ಮಾಡ್ತಿವಿ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಎಲ್ಲಾ ಹೇಗಿದೆ ಹೇಗ್ ಕಟ್ ಮಂಥ್ಲಿ ಮಂಥ್ಲಿ ಎಷ್ಟ್ ಬರತ್ತ್ ಕಟ್ಟೋದು.

ಸೊ ಓಓಓ ಅಂಡರ್ಗ್ರೌಂಡ್ ಪಾಸಿಂಗಸ್ ಎಲ್ಲಾ ಒಳ್ಳೇದೇ ಇತರೇಲ್ಲ ಇದ್ರೆ ಓಡಾಡ್ಲಿಕೆ ಚೆನ್ನಾಗು ಇರತ್ತೆ .

ಏನೇನೋ ಪೂಜೆಗಳನ್ನ ಮಾಡ್ತಾರೆ ಛಟ್ ಪೂಜಾ ಅಂತಂದು .

ಈಕಡೆ ಚಿಕ್ ಮಂಗಳೂರ್ ಸೈಡ್ ಎಲ್ಲಾ ಒಳ್ಳೆ ಟ್ರಕ್ಕಿಂಗ್ ಮಾಡೋ ಪ್ಲೇಸ್ ಎಲ್ಲಾ ಇದೆ ಚನಾಗಿರತ್ತೆ. ಈಗ್ ತಗೊಂಡ್ ಹೋಗ್ತಾ ಇದಾರೆ ಎಂಜಾಯ್ಮೆಂಟ್ ಎಲ್ಲಾ ಬೇರೆ ಫ್ರೆಂಡ್ಸ್ ಎಲ್ಲಾ ಸೇರ್ಕೊಂಡು.

ಆಹ್ಹ್ ಪ್ರಾಬ್ಲಮ್ ಆಗಿದ್ರು ಡಿ ಸಿ ಆಫೀಸ್ ಎಲ್ಲಾ ಸಾಲ್ವ್ ಮಾಡ್ಕೊಡ್ತಾರೆ.

ಏನ್ ಏನ್ ಫೀಚರ್ಸ್ ಇದೆ ಏನ್ ಏನ್ ತಗೋಳೋ ಯಾವ ಥರ ತಗೊಂಡ್ರೆ ಒಳ್ಳೇದು ಈ ಥರ ಫೀಚರ್ ಒಳ್ಳೇದಾ.

ಆಹ್ಹ್ ವೆಯಿಟ್ ಮೆಲ್ ತೂಕ ಮಾಡ್ಕೋದು ಕಸ್ಟಮರ್ ಗೆ ಆಹ್ಹ್ ಇಸ್ಟ್ ಪ್ರಾಡಕ್ಟ್ ಇಸ್ಟ್ ಕೆ ಜಿ ಇದೆ ಇಸ್ಟ್ ದುಡ್ಡ್ ತಗೊಡಿದೀನಿ ಅಂತ --

ಅದು ಕೂಡ ಇದೆ ಥರ ಅಹ್ ಕೆಮಿಕಲ್ ಥರ ಆಗ್ಬಿಟ್ಟು--

ಸೋ ಅಚೇನು ಕೂಡ ಸಮ್ ಟೈಮ್ ಕಟ್ಟಾಗ್ತಾ ಇರ್ತರೆ .

ಚುಚ್ ಕೊಂಡು ಡ್ಯಾನ್ಸ್ ಮಾಡೋದೇ ಆಗಿರಬೋದು ಎಲ್ಲಾ ಚನಾಗಿರತ್ತೆ ನೋಡ್ಲಿಕ್ ತುಂಬಾ ಚನಾಗಿರತ್ತೆ ದೇವ್ರ್ ದರ್ಶನ ಮಾಡ್ಕೊಂಡು ಪೂಜೆ ಮಾಡ್ಸ್ಕೊಂಡು --

ಬೇರೆಯವ್ರಿಗ್ ಏನಾದ್ರು ಕಳ್ಸ್ ದ್ ಆಗಿರಬೋದು ರಿಜಿಸ್ಟ್ರ ಪೋಸ್ಟ್ ಮಾಡೋದ್ ಆಗಿರಬೋದು ಏನೇ ಒಂದ್ ಪೋಸ್ಟ್ ಮಾಡೋದಿದ್ರು.

ಒಂದ್ ಸೊಲ್ಪ ಕಮ್ಮಿ ಸೌಂಡ್ ಇಟ್ಕೊಂಡು ಮಾಡಿದ್ರೆ ಬೆ --

ಆ ಆದಿಕ್ಕೆ ಬಿಲ್ಡಿಂಗಿಗ್ ವೈಟ್ ಹಾಕದ್ರು ಚೆನ್ನಾಗ್ ಕಾಣುತ್ತೆ ಮಿಲ್ಕಿ ವೈಟು ಐವರಿ ವೈಟೆಲ್ಲ .

ಆ ಆದಿಕ್ಕೆ ಬಿಲ್ಡಿಂಗಿಗ್ ವೈಟ್ ಹಾಕದ್ರು ಚೆನ್ನಾಗ್ ಕಾಣುತ್ತೆ ಮಿಲ್ಕಿ ವೈಟು ಐವರಿ ವೈಟೆಲ್ಲ .

ಆ ಆದಿಕ್ಕೆ ಬಿಲ್ಡಿಂಗಿಗ್ ವೈಟ್ ಹಾಕದ್ರು ಚೆನ್ನಾಗ್ ಕಾಣುತ್ತೆ ಮಿಲ್ಕಿ ವೈಟು ಐವರಿ ವೈಟೆಲ್ಲ .